ಹಾಗೂ ಒಬ್ಬ ವ್ಯಕ್ತಿ ಬರುವುದನ್ನ ವೀಕ್ಷಿಸಬಹುದಾಗಿದೆ.

ಇಲ್ಲಿ ಪಕ್ಕದಲ್ಲಿ ಒಂದೊಂದು ಕಂಬಗಳನ್ನು ನಾವು ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ಒಂದು ದೊಡ್ಡವಾದ ಕೇಕ್ ತರ ಕಾಣಬಹುದು.

ಹಾಗೂ ಅದರ ತೆಳಗೆ ಒಂದು ಟೇಬಲ್ ರೀತಿ ಇರ್ಬೋದು.

ಹಾಗು ಈ ಚಿತ್ರದಲ್ಲಿ ಒಂದು ಸ್ಕೂಟಿ ನಿಂತಿರೋದನ್ನ ನಾವು ವೀಕ್ಷಿಸಬಹುದಾಗಿದೆ.

ಹಾಗು ಈ ಚಿತ್ರದ ಪಕ್ಕದಲ್ಲಿ ಒಂದು ಕಾಜು ರೀತಿ ಕಾಣಬಹುದಾಗಿದೆ.

ಹಾಗು ಚಿತ್ರದಲ್ಲಿ ಕೆಲವು ವ್ಯಕ್ತಿಗಳನ್ನು ಕಾಣಬಹುದಾಗಿದೆ.

ಹಾಗು ಹಚ್ಚ ಹಸಿರಾದ ಗಿಡಗಳನ್ನು ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ಒಬ್ಬ ವ್ಯಕ್ತಿ ಕರಡಿಗೆ ತಿನ್ನಲು ಕೊಡುವುದನ್ನು ದೃಶ್ಯ ಕಾಣಬಹುದಾಗಿದೆ.

ಹಾಗು ಒಳಗಡೆ ಒಂದು ಕರಡಿ ನಿಂತಿರುವುದನ್ನು ಕಾಣಬಹುದಾಗಿದೆ.

ಹಾಗು ಈ ಚಿತ್ರದಲ್ಲಿ ಹಚ್ಚ ಹಸಿರಾದ ಹುಲ್ಲನ್ನು ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ದೊಡ್ಡದಾದ ಒಂದ ಒಂದು ಮನಿ ಕಾಣಬೋದಾಗಿದೆ.

ಹಾಗು ಈ ಚಿತ್ರದಲ್ಲಿ ಗುಂಡು ಕಲ್ಲುಗಳನ್ನು ನಾವು ಕಾಣಬೋದಾಗಿದೆ.

ಆ ಒಳಗಿದ ತೆಗೆಯಲಾಗಿದೆ ಸರ್ .

ಹಾಗು ಒಂದ ಮೂರು ಪೂಟಬಾಲ್ ರೀತಿ ಕಾಣಬೋದು.

ಗೂ ಇದ್ರಲ್ಲಿ ಒಂದು ಛತ್ರಿಯನ್ನು ನಾವು ಕಾಣಬಹುದಾಗಿದೆ ಸರ್ .

ಹಾಗು ಸುತ್ತಲು ಹಚ್ಚ ಹಸಿರಾದ ಗಿಡಗಳನ್ನು ನಾವು ಕಾಣಬೋದಾಗಿದೆ.

ಹಾಗು ಲೈಟ್ಸ್ ಸಹ ಕಾಣಬಹುದಾಗಿದೆ ಸ--

ಹಾಗು ಒಂದೋಂದು ದಿಂಬುಗಳು ಮತ್ತು ಮಂಚಗಳನ್ನು ಕಾಣಬಹುದಾಗಿದೆ.

ಹಾಗು ದೊಡ್ಡ ದೊಡ್ಡ ಮನೆಗಳನ್ನು ನಾವು ಕಾಣಬಹುದಾಗಿದೆ.